ಇಲ್ಲಿ ಒಂದು ಮನೆ ಇದೆ ಅದು ಬಿದ್ದು ಹೋಗಿದೆ ಅಂಗಡಿ ಇದೆ.

ಗೂಡು ಇದೆ ಗೂಡಿನಲ್ಲಿ ಅ ವಲದ ಒಳಗೆ ಗುಬ್ಬಿಯೆಲ್ಲ ಹಾರಾಡುತ್ತವೆ.

ಜ ಜೋಳ ಹಾಕಿದ್ದಾರೆ ಗಿಡ ಮರಗಳು ಇವೆ ಬೆಟ್ಟ ಇದೆ ಬೆಟ್ಟ ಇದೆ.

ಇದು ಜಿಮ್ ನ ರೂಮ್ ಜಿಮ್ ಮಾಡುತ್ತಾರೆ ಕಿಟಕಿಗಳಿವೆ ಬಾಗಿಲುಗಳಿವೆ.

ಹ ಕೆಲಸವಾಗುತ್ತವೆ ಮನೆ ಆರಾಮ ಮಾಡ ಮಾಡಲು ಸುಲಭ.

ಇದು ಇದು ಒಂದು ತಾಜ್ ಅರಮನೆ ಹಾಗೆ ಕಾಣಿಸುತ್ತಿದೆ ಅದರ ಮುನೇ ಬ-- .

ಇದು ಬಿಯೆಮ್ ಬಿಬಿ ಮರಿಯಮ್ ಗೋ ಗೋ ಗೋ ಬೀಬಿ ಮರಿಯಮ್ಮದ.--

ಹಮ್ ಬೀಬಿ ಮರಿಯಮ್ಮದ್ ಮೂರ್ತಿ ಎದುರುಗಡೆ ನಿಂತಿದ್ದಾ --

ಇಲ್ಲಿ ಜನರು ಕಾಯಿಪಲ್ಲ್ಲೇ ತಗೋ ತಗೊಳಲು ಬಂದಿದ್ದಾರೆ ಜನರು ಬಹಳ ಜನರು ಕೂಡಿದ್ದಾರೆ.

ನೋಡಲ್ ನೋಡಲು ಬಹಳ ಚೆನ್ನಾಗಿ ಕಾಣುತ್ತಿದೆ.

ಕುಶರುಗಳು ಮೂರು ಕುಶರುಗಳು ಇದ್ದಾರೆ ಅದಕ್ಕೆಲ್ಲ ಪೂಜೆ ಮಾಡಿದ್ದಾರೆ --

ಇಬ್ಬರು ಕುಳಿತು ಜಾರುತ್ತಿದ್ದಾರೆ ಸಣ್ಣ ಮಕ್ಕಳು ಕುಳಿತು ಜಾರುತ್ತಾರೆ.

ಹ ನೆಲ ಎಲ್ಲ ಸ್ವಚ್ಛವಾಗಿದೆ ನೆಲ ಎಲ್ಲ ಹಸುರಾಗಿದೆ ಕೆಂಪಾಗಿದೆ ಕೇಸರಿಯಾಗಿದೆ.

ಅರಸಿನ ಕುಂಕುಮ ಇಲ್ಲಿಂದ ಎಲ್ಲ ಬಹಳ ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ.

ಇಬ್ಬರು ಹೆಣ್ಣು ಹುಡುಗಿಯರು ಕೈಯಲ್ಲಿ ಮೊಬೈಲ್ ಇಟ್ಟು ಇಟ್ಟುಕೊಂಡು ಸ್ಮೈಲ್ ಮಾಡಿ --

ಆ ಗ್ಲಾಸ್ ಗಳಿವೆ ಕಾಂಪೌಂಡ್ ಇವೆ.